ಹಲವಾರು ಜನ ನಿಂತ್ಕೊಂಡು ಮೆಂಬರ್ಸ್ ಮಾತಾಡ್ತಾ ಇದ್ದಾರೆ ಇಲ್ಲೊಂದ್ ಗಾಡಿ ಕೂಡ ಇದೆ ಅಲ್ಲೂ ಕೂಡ ಟು ಮೆಂಬರ್ಸ್ ನಿಂತಿದ್ದಾರೆ ಹಾಗೆ ಒಂದು ಸೈಕಲ್ ಕೂಡ ಇದೆ.

ಇಲ್ಲಿ ಒಂದು ಜಿಮ್ ಇದೆ ಅದ್ರ ಮೇಲೆ ಒಬ್ರು ನಿಂತಿದ್ದಾರೆ ಎಕ್ಸರ್ಸೈಜ್ ಕೂಡ ಮಾಡ್ತಿದ್ದಾರೆ ಹಾಗೆ ಅಲ್ಲಿ ಇನ್ನ ಎರಡು ಥ್ರೆಡ್ ಮಿಲ್ ಕೂಡ ಖಾಲಿದು ಮತ್ತೆ ಅಲ್ಲಿ ಬಂದು ವಿಂಡೋಸ್ ಇದೆ.

ಇದರಲ್ಲಿ ಬಂದು ಒಂದು ಫ್ಯಾಕ್ಟರಿ ತರ ಕಾಣಿಸ್ತಿದೆ ಅಲ್ಲಿ ಒಬ್ರು ನಿಂತ್ಕೊಂಡು ಮಷೀನ್ ನ ಹ್ಯಾಂಡಲ್ ಮಾಡ್ತಿದ್ದಾರೆ ಅವರು ಹ್ಯಾಟ್ ನ ಕೂಡ ವೇರ್ ಮಾಡಿದ್ದಾರೆ ಈ ಕಡೆ ಕೂಡ ಒಬ್ಬರು ನಿಂತ್ಕೊಂಡಿದ್ದಾರೆ ಇವರು ಕೂಡ ಹ್ಯಾಟ್ ನ ವೇರ್ ಮಾಡಿದ್ದಾರೆ.

ಇದರಲ್ಲಿ ಬಂದು ಒಂದು ಆಫೀಸ್ ನಲ್ಲಿ ಪ್ರೆಸೆಂಟೇಷನ್ ಅನ್ನು ತೋರಿಸುತ್ತಾ ಇದ್ದಾರೆ. ಅದ್ರಲ್ಲಿ ಬಂದು ನಂಬರ್ ಆಫ್ ಸ್ಟೂಡೆಂಟ್ಸ್ ಎನ್ರೋಡ ಅಂತ ಕೂಡ ಇದೆ ಹಾಗೆ ಅಲ್ಲಿ ಫೋರ್ ಮೆಂಬರ್ಸ್ ಕೂಡ ಕೂತ್ಕೊಂಡಿದರೆ ಅವರ ಮುಂದೆ ಒಂದು ಟೇಬಲ್ ಇದೆ--

ಅದರ ಮೇಲೆ ವಾಟರ್ ಬಾಟಲ್ಸ್ ಇದೆ ಹಂಗೆ ಲ್ಯಾಪ್ಟಾಪ್ ಕೂಡ ಇದೆ ಬುಕ್ಸ್ ಗಳು ಕೂಡ ಜೋಡಿಸಿದ್ದಾರೆ ಒಂದು ಪಾಟ ಅಲ್ಲಿ ಗಿಡ ಕೂಡ ಇದೆ.

ಇದು ಆರತಿ ಬುಕ್ ಸೆಂಟರ್ ಅಂತ ಒಂದು ಬೋರ್ಡ್ ಇದೆ. ಆ ಕಡೆ ತುಂಬಾ ಬುಕ್ ಗಳನ್ನು ಜೋಡಿಸಿದ್ದಾರೆ ಹಾಗೆ ತುಂಬಾ ಜನ ಅಲ್ಲಿ ಬುಕ್ಸ್ ನ ಕೂಡ ತಗೊಳ್ಳೋಕೆ ನಿಂತ್ಕೊಂಡಿದ್ದಾರೆ. ಈ ಕಡೆ ಒಂದಿಷ್ಟು ಗಾಡಿ ಮತ್ತೆ ಒಂದ್ ಸ್ಕೂಟಿ ಇದೆ. ಅಲ್ಲಿ ಮೂರು ಜನ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ.

ಇಲ್ಲಿ ಒಂದು ಬಿಲ್ಡಿಂಗ್ ಇದೆ ಅದಕ್ಕೆ ಬಂದು ಬ್ಲೂ ಮತ್ತೆ ವೈಟ್ ಕಲರ್ ಕಾಂಬಿನೇಶನ್ ಪೈಂಟ್ ಕೂಡ ಮಾಡಿದ್ದಾರೆ ಇಲ್ಲಿ ತುಂಬಾ ಜನ ನಿಂತ್ಕೊಂಡು ಅದನ್ನು ವಾಚ್ ಮಾಡ್ತಾ ಇದ್ದಾರೆ ಇನ್ನೂ ಒಂದು ಸ್ವಲ್ಪ ಜನ ನಿಂತುಕೊಂಡು ಅದರ ಫೋಟೋವನ್ನು ತೊಕೊತ್ತಿದ್ದಾರೆ.

ಇದರಲ್ಲಿ ಬಂದು ಒಂದು ವೈಟ್ ಕಲರ್ ಕಾರ್ ಇದೆ ಕಾರ್ದು ಡೋರ್ ಓಪನ್ ಆಗಿದೆ. ಅಲ್ಲಿ ತ್ರೀ ಮೆಂಬರ್ಸ್ ನಿಂತ್ಕೊಂಡಿದ್ದಾರೆ ಹಾಗೆ ಆ ಕಡೆ ಬಂದು ಒಂದು ದೊಡ್ಡ ಬಿಲ್ಡಿಂಗ್ ಇದೆ. ಅದರ ಮುಂದೆ ಒಂದು ಮರ ಕೂಡ ಇದೆ ತುಂಬಾ ಜನ ಕೂಡ ನಿಂತ್ಕೊಂಡಿದ್ದಾರೆ.

ಇಲ್ಲಿ ಬಂದು ತುಂಬಾ ಜನ ನಿಂತ್ಕೊಂಡು ಪಟಾಕಿನ ಹೊಡಿತಿದ್ದಾರೆ ಈ ಕಡೆ ಒಬ್ರು ಮರದ ಹತ್ರ ನಿಂತಕೊಂಡಿದರೆ ಹಾಗೆ ಅಲ್ಲಿ ಬಂದು ಆಟೋ ಕೂಡ ಇದೆ ಮತ್ತೆ ಸ್ವಲ್ಪ ದೂರದಲ್ಲಿ ಬ್ಲೂ ಕಲರ್ ಮತ್ತೆ ಗ್ರೀನ್ ಕಲರ್ ಲೈಟ್ ಕೂಡ ಕಾಣಿಸ್ತಿದೆ ಸ್ವಲ್ಪ ಸ್ವಲ್ಪ--

ಒಬ್ಬರು ಅಣ್ಣ ನಿಂತ್ಕೊಂಡು ಇದನ್ನ ಸೇಲ್ ಮಾಡ್ತಿದ್ದಾರೆ ಹಾಗೆ ಅಲ್ಲಿ ಬಂದು ವೇಯಿಂಗ್ ಮಷೀನ್ ಕೂಡ ಇಟ್ಟಿದ್ದಾರೆ --